ಅದಲ್ವಾ ಈ ದೇಶಪ್ರೇಮ ಅಂದ್ರೆ ಎಷ್ಟು ಚಂದ ಮಾಡಿ ಕಳಿಸ್ಯಾರೆ ನಮಕ್ಕಿಂತ ಅವರಿಗೆ ಖುಷಿ ಓದಿಲ್ಲ ನಮ್ಮ್ ಮಕ್ಕಳಾದರೂ.

ಇದು ಒಂದು ಮದುವೆ ಸಮಾರಂಭದ ಫೋಟೋ ಅಲ್ಲಿ ಡೆಕೋರೇಷನ್ ಮಾಡಿಸಿರೋದು ಈ ಪುಷ್ಪ ಆ ಪ್ರದರ್ಶನ ಎಷ್ಟೊಂದು ಫೇಮಸ್ ಆಗಿ ಬಿಟ್ಟದೆ ಅಂದ್ರೆ--

ತರ ಚರ್ಚ್ ಗೆ ಹೋಗಿ ಒಂದು ಐದುಹತ್ತು ನಿಮಿಷ ಅಲ್ಲಿ ಪ್ರೇಯರ್ ಮಾಡ್ಕೊಂಡು ಅವರಿಗೆ ಏನು ಬೇಕೋ ಅದನ್ನ ಜೀಸಸ್ ಹತ್ರ ಕೇಳ್ಕೊಂಡು ಬರ್ತಾರೆ.